ಇದು ಒಂದು ಫ್ಲೋಟ್ ಎಂದು ಹೇಳಬಹುದು ಇದರಲ್ಲಿ ಮೂರೂ ನಾಲ್ಕು ಕಂಬಗಳಿವೆ.

ಇದರ ಸುತ್ತಲೂ ತಂತಿ ಇಂದ ಅವರಿಸಲಾಗಿದೆ. ಹಸಿರು ಬಣ್ಣಗಳಿಂದ ಕೂಡಿದ ಒಂದು ಗಾರ್ಡನ್ ಇದೆ. ಕೆಂಪು ಬಣ್ಣದ ಗಿ-ಗಿಡಗಳು ಇಲ್ಲೆ ಇವೆ. ಒಂದು ರಸ್ತೆ ಇದೆ.

ಇದು ಗುಡ್ಡಗಾಡು ಪ್ರದೇಶವಾಗಿ ಕಾಣುತ್ತಿದೆಇದರಲ್ಲಿ ಒಂದು ನಟ್ಟನಡುವೆ ಸರೋವರ್ ಇದೆ ಅದರ ಸುತ್ತಲೂ --

ಇದು ಒಂದು ಗೋಲ್ ಗುಂಬಜ್ ನ ಆಕರವಿದೆ ಮೂರೂ ಬಗಿಲುಗಳಿವೆ ಮುಂದೆ ಒಂದೂ ಕಲ್ಲು ಇದೆ ಹಾದಿ ಇದೆ ಓಡಾಡಲಿಕ್ಕೆ --

ಆ ಇಲ್ಲಿ ಸಾಕಷ್ಟು ಕೂಡ ಆ ಕ ಒಂದೆರೆಡು ಮೂರೂ ಫ್ಲೋರ್ ಆ ಕಟ್ಟಡ ಇದೆ ಇಲ್ಲಿ ಒಂದು ಚಾರ್ಪ್ ಇಟ್ಟಿದ್ದಾರೆ ಎರೆಡು ಬೋರ್ಡ್ ಗಳಿವೆ ಲೈಟ್ಸ್ ಇದೆ.

ಇಲ್ಲಿ ಕೂಡ ಒಂದು ಬೋರ್ಡಿದೆ ಸೊಲ್ಯೂಷನ್ ಏಮ್ ಅಂತ ಆಗೂ ಇಲ್ಲಿ ಕೂಡ ಕಿಡಕಿಗಳು ಕಾಣುವೆ--